ಅಷ್ಟೇ ಅದ್ರಲ್ಲಿದ್ರೆ ನಾವ್ ಏನ್ ಉಪಯೋಗಯಿಲ್ಲಾ ಅನ್ನಸ್ತತ ನನಗೆ .

ಎಷ್ಟ ಕೂಡ ಪೋಲಿಷ್ ಕಮ್ಮಿ ಸ್ವಲ್ಪ ಹೆಂಗಾದ್ರೂ .

ಹೊರಗಡೆ ಹೋದ್ರೆ ನೋಡೋದ ಜಾಸ್ತಿ ಆಟ ಮೈದಾನಗಳು ಇಲ್ಲಾ ಇದ್ರು ಕೂಡ ಆಡಲ್ಲಾ.

ನಮ್ಮ ನೀರಾವರಿ ಇದ್ದವರೆಲ್ಲಾಇಲ್ಲೆಲ್ಲಾ ಬತ್ತ ಬೆಳೆ ಹೆಚ್ಚುವರು ಬತ್ತ ಬೆಳಿತ್ತಾರೆ ಅವರೆಲ್ಲಾ ಕಬ್ಬು ಬೆಳಿತ್ತಿದ್ರು ನಮ್ಮ ಕಡೆಗೆಲ್ಲಾ ಇಲ್ಲಿ .